ಫ್ರೆಂಡ್ಸ್ ಈಗ ನೋಡೋದು ಅದರೆ ಫ್ರೆಂಡ್ಸ್ ಇದು ಕೂಡ ತುಂಬಾ ಚೆನ್ನಾಗಿ ನಮಗೇ ಕಣ್ಬರ್ತಾ ಇದೆ. ಫ್ರೆಂಡ್ಸ್ ಇವಾಗ ನೋಡೋದು ಆದ್ರೆ ಕೂಡ ಇದು ಕೂಡ ಒಂದು ಒಂದು ಕನ್ಸ್ಸ್ಟ್ರಕ್ಷನ್ ಕಟ್ಟುತಕ್ಕ ಅಂತಹುದು ನಮ್ಮಗೆ ಕಂಡು ಬರ್ತಾ ಇದೆ .

ತುಂಬ ಚೆನ್ನಾಗೆ ಮಾಡ್ತಾ ಇದಾರೆ ಕಾಂಟ್ರಕ್ಷನ್ ಕೂಡ ಇದು ದೊಡ್ಡ್ ಕನ್ಸ್ಟ್ರಕ್ಷನ್ ಇದ್ದಂಗ ಅಯ್ತಿ ನೋಡ್ಲಾಕ .

ಒಂದ್ ಕಲರ್ ಬಿಚ್ಚಿಟ್ಟ ತೋರಸ್ತಾಯಿದಾನೆ. ಇನ್ನು ತುಂಬಾ ಹಲವಾರು ರೀತಿಯಾ ಕಲರ್ ಅನ್ನು ಇಲ್ಲಿ ತೋರಸ್ತಾಯಿದ್ದಾನೆ. ಬಿಚ್ಚಿ ತುಂಬಾ ಚನ್ನಾಗ್ದೆ ಸೀರೆಗಳು ಕೂಡಾ ಪ್ರಿಂಟ್ --

ಯಾಕಂದ್ರ ಅಲ್ಲಿ ಪರ್ಸ್ ನ ಯೂಸ ಮಾಡಲ್ಲ ಆಳ್ವರ.

ಬುದ್ಧ ಮೂರ್ತಿ ನಿದ್ದೆ ಮಾಡಕತನ ಕಣ್ಣು ಉರಿಕತನ ನೋಡಿ ಹಿಂಗ್ ಕಣ್ಣು ನೀರ್ ಬಂದಾಗ ಹಾಗೋದು ಕಣ್ಣು ಕೆಂಪ್ ಆಗ್ತಾವ ಮಲಕ್ತವಾ ದೇವ್ರ್ ಫೋಟೋ ಇಟ್ಟರ ದೇವ್ರ್ ಕಾಲ್ ಕಣ್ಣು ಉರೋಧು ಕಮ್ಮಿನ್ ಆಗ್ತಾವ್ .

ಓಹ್ಯೇ ನಡೆ ಅಟಲ್ ಮಹಾದೇವಿ ಶ್ರೀ ಹರೇ ಶೆಟ್ಟಿ ವಿದ್ಯಾ ಸಂಕೀರ್ಣ ಮೋರಠಿಗಿ ಮೋರಠಿಗಿ ಊರು ಬರ್ತಾ ಇದೇ ಮೋರಠಿಗಿ ಪಿನ್ ಕೋಡ್ ಫೈವ್ ಏಟ್ ಸಿಕ್ಸ್ ಎಲ್ಲರಂಥದು ಯಲ್ಲಾ --